ನಂತರ ಟ್ಯಾಕ್ಟರ್ ಮೇಲೆ ಹೂವಿನ ಅಲಂಕಾರವನ್ನು ಮಾಡಿರುವುದನ್ನು ಕಾಣಬಹುದು.

ನಂತರ ಮುಂಭಾಗದಲ್ಲಿ ಮಿರರ್ ಗಳನ್ನು ನಾವು ಕಾಣಬಹುದು.

ಎ ರ್ಯಾಕಿನ ಮುಂದೆ ಒಬ್ಬ ವ್ಯಕ್ತಿ ಇರುವುದನ್ನು ನಾವು ಕಾಣಬಹುದು.

ಮೇಲ್ಭಾಗದಲ್ಲಿ ಲೈಟ್ ಇರುವುದನ್ನು ನಾವು ಕಾಣಬಹುದು.

ನಂತರ ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಇರುವುದನ್ನು ನಾವು ಕಾಣಬಹುದು.

ಇದರಲ್ಲಿ ದೊಡ್ಡ ಟಯರ್ ಇರುವುದನ್ನು ನಾವು ಕಾಣಬಹುದು.

ಅಂತರ ಅದರ ಕೆಳಭಾಗದಲ್ಲಿ ಬಿಳಿ ಬಣ್ಣದ ಕಾರ್ ಇರುವುದನ್ನು ನಾವು ಕಾಣಬಹುದು.

ಬಂಡೆಯ ಕೆಳಗಡೆ ನೀಲಿ ಬಣ್ಣದ ಗೇಟ್ ಇರುವುದನ್ನು ನಾವು ಕಾಣಬಹುದು.

ಇದರಲ್ಲಿ ಮೂರು ತರದ ರ್ಯಾಕ್ ಗಳನ್ನು ನಾವು ಕಾಣಬಹುದು.

ನಂತರ ಬಲ ಭಾಗದಲ್ಲಿ ಒಂದು ಕರೆಂಟ್ ಕಂಬ ಇರುವುದನ್ನ ನಾವು ಕಾಣಬಹುದು.

ನಂತರ ಅದರ ಮುಂಭಾಗದಲ್ಲಿ ಹಸಿರು ಗಿಡ ಮತ್ತು ಹುಲ್ಲುಗಳನ್ನು ನಾವು ಕಾಣಬಹುದು.

ಇದರ ಮುಂಭಾಗದಲ್ಲಿ ದೊಡ್ಡ ಬೆಟ್ಟವೊಂದನ್ನು ನಾವು ಕಾಣಬಹುದು.

ಪೆಟ್ರೋಲ್ ಬಂಪ್ ಅನ್ನು ನಾವು ಕಾಣಬಹುದು.

ಎಡಬಾಗದಲ್ಲಿ ಕಾರು ನಿಂತಿರುವುದನ್ನ ನಾವು ಗಮನಿಸಬಹುದು.